ಹಾ hello ಹೇಳು ಸಮಿತ್. ಹಾ ಮತ್ತೆ ಹೇಗಿದ್ದಿ, ಹೇಗಿದ್ದಿ. ಹಾ ಚೆನ್ನಾಗಿದ್ದೇನೆ ನೀನ್ ಹೇಗಿದ್ದಿ? ಹಾ ಚೆನ್ನಾಗಿದ್ದೇನೆ ಮತ್ತೆ?

ಮಾಡ್ತಾ ಇದ್ದಿ ಹಾ ತಿಂಡಿ ಆಯ್ತು, ನಿಂದ್ ಆಯ್ತಾ?

ನಾನ್ ಎಂತ ಮನೇಲೆ ಕುತ್ಕೊಂಡದ್ದು. ಹೌದಾ, ಮತ್ತೆ ಮನೇಲೆಲ್ಲಾ ಹೇಗಿದ್ದಾರೆ? ನಾ ಚೆನ್ನಾಗಿದ್ದಾರೆ, ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ?

ಹಾ ಯಾ. ಹೌದು ಯಾವತ್ತುಸ ಬರ್ತಿದ್ದಿ, ಈಗ ಈಗ ಬರುದಿಲ್ಲ ಅಲ್ಲ?

ಮುಂಚೆ ಹಾ ಅದೇ. ಮೊದ್ಲು ಆದ್ರೆ ಒಂದೇ college ಅಲ್ಲಿ ಇರ್ತಿದ್ವಿ.

Doubt ಎಲ್ಲ ಕೇಲಿಕ್ ಬರ್ತಿದ್ಯಲ್ಲ.

ಮತ್ತೆ ನಿಂಗೆ ಈಗ ಯಾವ್ ಹೇಗೆ ಆಗ್ತದೆ college ? ಹಾ college ಆಗ್ಬಹುದು, ಅಷ್ಟು ಎಂತ ಇಲ್ಲ ಇರುವಾಗ ಅಲ್ಲಿ ಎಲ್ಲ ಗಮ್ಮತ್ ಎಲ್ಲ ಮಾಡ್ತಿದ್ವಿ ಅಲ್ಲ. ಹಾ ಅದೇ.

ಹ್ಮ್ ಅದೇ ಮುಂಚೆ ಒಟ್ಟಿಗೆ ಇರುವಾಗ ಚೆನ್ನಾಗಿತ್ತಲ್ಲ?

ಹಾ ಈಗ ಬೇರೆ ಬೇರೆ college ಅಲ್ಲ ಹಾಗೆ. ಹಾ ಹೌದು, ಮತ್ತೆ ನಿಮ್ college ಅಲ್ ಎಲ್ಲ ಈಗ ಮಾ~ ಮಾಡ್ತಾರಾ? ಹಾ ಈಗ exam ಆಗ್ತಾ ಉಂಟಲ್ಲ ಹಾಗೆ.

ಹ ಮತ್ತೆ ಮುಂಚೆ ಎಲ್ಲ ಮಾಡ್ಲಿಲ್ಲ ಹಾ ಇದೆಲ್ಲಾ ಕಾರ್ಯಕ್ರಮ ಎಲ್ಲ ಎಂತಸಾ ಮಾಡ್ಲಿಲ್ಲ. ಎಲ್ಲ ಬಂದಿತ್ತಲ್ಲ.

ಹಾ ನಾವ್ ಮುಂಚೆ ಒಟ್ಟಿಗೆ ಇರುವಾಗ college ಏ ಒಳ್ಳೆದಿತ್ತಲ್ಲ ಕೊರೊನಾಸ ಇಲ್ಲ ಎಂತಸ ಇರ್ಲಿಲ್ಲ ಅಲ್ಲ ಅಲ್ಲ.

ಹಾ ಹಾಗೆ, ಮತ್ತೆ ನಿಂಗೆ ಹೇಗಗ್ತದೆ college ? ಒಳ್ಳೇದು ಆಗ್ತದೆ, ಮತ್ತೆ ನಮ್ಗೆ ಏನ್ಸಾ program ಸ ಏನ್ಸಾ ಇಲ್ಲ.

ಹಾ ಹೌದಾ, ನಮ್ಗೆಸಾ ಇಲ್ಲಿ ತನಕ ಮಾಡ್ಲಿಲ್ಲ ಅವರು.

ಹಾ ಇನ್ನು ಅದೇ ಇದು, ಪರೀಕ್ಷೆ ಉಂಟು ಹಾಗೆ, ಇನ್ನು ಒಂದು ಬಾಕಿ ಉಂಟು ಹಾಗೆ.

ಅದು ನಾಳೆ ಉಂಟು ನಾಳೆ exam ಅಲ್ಲ ಹಾಗೆ.

ಹ, ಚಂದ ಮಾಡಿ ಬರೆ ಆಯ್ತಾ. ಹಾ ಆಯ್ತು, ನಿಮ್ಮದು ಆಯ್ತಾ exam ?

ಹಾಗೆ ಅದೇ ಹೀಗೆನೆ call ಮಾಡಿದ್ ಮನೇಲೆ ಈಗ, ರಜೆ ಅಲ್ಲ.

ಮತ್ತೆ ಮಾತಾಡದೆ ತುಂಬಾ ದಿವಸ ಆಯ್ತ ಹಾಗೆ ಮಾಡಿದ್ದು.

ಆಯ್ತು ಕೇಳಿದೆ ಅಂತ ಹೇಳ್ತೇನೆ ಆಯ್ತಾ. ಹಾ ಮತ್ತೆ?

ಹಾ ಹಾಗೆ ಆಯ್ತ್ ಅಲ್ಲ exam ?

ಹಾ ಹಾಗೆ.

ಹಾ ಹೇಳಿದ್ರ college ಯಾವಾಗ start ಅಂತ ನಿಮ್ಗೆ? ಇಲ್ಲ lab exam ಉಂಟಲ್ಲ ಮತ್ತೆ ಹೇಳ್ಬೇಕು. ಹಾ ಹಾಗೆ ಮತ್ತೆ?

ಮನೇಲಿ ಏನ್~ ಏನ್ಸಾ ಇಲ್ಲ.

ಹಾಗಾಗಿ call ಮಾಡಿದ್ ಹೀಗೆನೆ.

ಮತ್ತೆ ಎಲ್ಲ friends ಎಲ್ಲ.

ಹಾ ಮುಂಚಿನವರೆಲ್ಲ ಇಲ್ಲ ಅಲ್ಲ ಈಗ, ಬೇರೆ .

ಮತ್ತೆ friends ಎಲ್ಲ ಹೋಗುದಿಲ್ವಾ ಎಲ್ಲಿಗೆಸಾ ತಿರ್ಗ್ಲಿಕ್ಕೆ. ನಾವು ಹೋಗ್ತೇವೆ ಒಟ್ಟಿಗೆ ಹೊ~ ಹಾ ಒಟ್ಟಿಗೆ ಹೋಗ್ತೇವೆ ಗೆಳೆಯರೆಲ್ಲ ಇದ್ದರಲ್ಲ ನಮ್ಮದು.

ಹಾ ಹಾಗೆ ಗೆಳೆಯರೊಟ್ಟಿಗೆ?

ಗೆಳತಿ ಒಟ್ಟಿಗೆಲ್ಲ ಹೋಗ್ತಿಯ ಕಡೆ ಎಲ್ಲ.

ಹೀಗೆವೆ ಹೋಗುದು, ಹೋಗಿ ಬರೋದು, ಬೆಳ್ಳಿಗೆ ಹೋಗುದು.

ಹಾ ಅದೇ ಈಗ college ಅಲ್ಲಿಸಾ ಎಂತಸಾ ಮಾಡಲ್ಲ ಅಲ್ಲ.

ಅದೇ ಈಗ ಎಲ್ಲ ಕೊರೊನ ಬಂದು ಎಲ್ಲ changes ಆಗಿದೆ ಹಾಗೆ . ಮೊದ್ಲಿನದ್ದೇ ಚಂದ ಇತ್ತ್ ಅಲ್ಲ ನಮ್ college . ಅದೇ ಹಾ, ಈಗ ಬೇರೆ ಬೇರೆ college ಅಲ್ಲ ಹಾಗೆ.

ಹ, ಸರಿ ನಾನು ಒಂದು ಇಡುದ ಈಗ?

ನಾನು ಆರಾಮ್. ಚಳಿ ಜೋರ್ ಉಂಟಾ ಹೇಗೆ ಊರಲ್ಲಿ? ಚಳಿ ಸ್ವಲ್ಪ ಇದೆ ನನ್ ಅದೆ sweater ಹಾಕಿ ಕುತ್ಕೊಂಡಿದ್ದೇನೆ ಈಗ ಕೂಡ ಸ್ವಲ್ಪ ಚಳಿಯಿದೆ ಅಲ್ಲಿ? ಇಲ್ಲಿ ಎಂತದ ಚಳಿ ಅಂತ ಹೇಳುದು ಎಂತಾಸ ಇಲ್ಲ ಇಲ್ಲಿ ಸೆಕೆ, sweater ಅಲ್ಲ sweater ನಾನು ಗಂಟು ಮೂಟೆ ಕಟ್ಟಿ ಇಟ್ಟಿ ಎರಡು ವರ್ಷ ಆಯ್ತು. ತೆಗೀಲೆ ಇಲ್ಲ ಇನ್ನುಸ

ಹ್ಮ್ ಹೌದಾ Bombay ಲಿ ಇದೇನೆ, ಇಲ್ಲಿ ಒಳ್ಳೆ ಸೆಕೆ ಉಂಟು. ಒಳ್ಳೆ, ಆ but ಸೆಕೆ ಕಾಲದಲ್ಲಿ ಮಾತ್ರ ಕೇಳುದೇ ಬೇಡ್ವಾ ಅಂತ. ಹೌದಾ ಇಲ್ಲಿ, ಇಲ್ಲಿ ಅದೇ ನನ್ ಹೇಳಿದ್ದು ಇಲ್ಲಿ Bombay ಲಿ ಚಳಿಗಾಲ ಅನುವಂತ ಒಂದು ವಿಷಯವೇ ಇಲ್ಲ, ಇಲ್ಲಿ ಏನಿದ್ರೂ ಮಳೆಗಾಲ, ಬೇಸಿಗೆ ಗಾಲ ಅಷ್ಟೇ ಎರಡೇ ಎರಡೇ ಇರುದು. ಊರಲ್ಲೆಲ್ಲ ಆದ್ರೆ ಆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತಹೇಳಿ ಹಾಗೆಯೆಲ್ಲ, ಇಲ್ಲಿ ಹಾಗಲ್ಲ. ಚಳಿಗಾಲ ಅನ್ನುವಂತದು ಇಲ್ಲ. ಮೊನ್ನೆ ಜೋರ್ ಮಳೆ ಬರ್ತ ಉಂಟಲ್ಲ ಚಂಡಮಾರುತ ಹಾ ಹೌದು ಆಚೆ ಕಾಸರಗೋಡು, ಕೇರಳ side ಅಲ್ಲಿ ಸುಮಾರ್ ಬಂದಿದೆ problem ಆಗಿದೆ ಅಲ್ಲಿ.

ಹ ನನ್ನ family ಎಲ್ಲ ಹಾಗಿದ್ರೂ, ಅಲ್ಲೆಲ್ಲ full ಬಂದಿದೆ ಮ~ ಮನೆಯೊಳಗೆಲ್ಲ ನೀರು ಅಂತ ಹೇಳ್ತಿದ್ರು, ಹಾಗೆ ಕೆಳಗೆ ಆ area ದಲ್ಲಿ ಅವರ ಮನೆ ಇದದ್ದು, ಸ್ವಲ್ಪ ಕಷ್ಟ ಆಗಿದೆ ಅವರಿಗೆ.

ಅದೇ ಸ್ವಲ್ಪ ತೋಟ ಕೂಡ ಇತ್ತು ಕಾಣ್ಬೆಕು, ಎಲ್ಲ ಹೋಗಿದೆ ಅದ್ರದ್ದು ಈಗ ಕೆಲಸ ಮಾಡ್ತಾರೆ ಪರಿಹಾರದ್ದೆಲ್ಲ. ಅಲ್ಲಿ ಹೇಗಿತಕ್ಕ Bombay ಯಲ್ಲಿ. ಇಲ್ಲಿ ಎಂತದಾ, ಈ ಮಳೆಗಾಲ ಬರುವಾಗ ಒಳ್ಳೆಸ ಬರ್ತದೆ ಆಯ್ತಾ, ಚರಂಡಿ ಎಲ್ಲ ಒಳ್ಳೆದಿಲ್ಲ ಅಲ್ಲ, ಇರುವ ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ಮರ ಇದ್ರೂ ಕೂಡ ಆ ಮರಯೆಲ್ಲ ಕಡ್ದು ಕಟ್ಟಡ buildings , ಮನೆ, office ಹಾಗೆಲ್ಲ ಮಾಡಿದರಲ್ಲ. ನೀರ್ ಇಂಗ್ಲಿಕ್ಕೆ ಎಲ್ಲಿಯೂ ಜಾಗ ಇಲ್ಲ. ಹಾಗಾಗಿ ಸಣ್ಣ ಮಳೆ ಬಂದ್ರು ಕೂಡ road ಗೆ ಬರುದು, road ಇಂದ next ground floor ಅಲ್ಲಿ ಇರುವ ಮನೆಯೊಳಗೆ ಅವರ ಮನೆಯೊಳಗೆ ನುಗ್ಗುದದು ನೀರು ಮಳೆಗಾಲದಲ್ಲಿ ಅದು ಒಂದು ಜೂನಿಂದ ಸೆಪ್ಟೆಂಬರ್ ವರೆಗೆ ಭಯಂಕರ ಕಷ್ಟ ಆಗ್ತದೆ, ಅಲ್ಲಿ, ಹೋಗ್ಲಿಕ್ಕೆಸ ಎಲ್ಲ car ಮುಳುಗುದಂತೆ, ಮನೆ ಮುಳುಗುದಂತೆ ಇದುವೇ ಬರುದು news ಅಲ್ಲೆಲ್ಲ. ಹಾಗೆ. ನಿಮ್ಮಲ್ಲಿ ಹೇಗೆ ನಿಮ್ಗೆ problem ಆಗಿದ? ನೀವು face ಮಾಡಿದ್ದೀರಾ ಈ ಮಳೆಗಾಲಕ್ಕೆ? ಇಲ್ಲವಾ, ನಮ್ಮದಂದ್ರೆ ಮನೆ ಒಂದ್ಸೊಲ್ಪ ಮೇಲೆ ಇರುದು ಮತ್ತೆ ನಾವಿರುದು ಆ ಸ್ವಲ್ಪ ಹೊರಗಡೆ, ಇಲ್ಲಿ ಅಂತಂದ್ರೆ ಸ್ವಲ್ಪ ಇದೆಲ್ಲ ಮರ ಗಿಡ ಎಲ್ಲ ಪರಿಸರ ಎಲ್ಲ ಒಳ್ಳೇದು ಉಂಟಿಲ್ಲಿ.

ಅಲ್ಲಿ ಎಂತ problem ಆಗುದಿಲ್ಲ, ಆದ್ರೆ ನೀವ್ city ಗೆ ಹೋದ್ರೆ ಉಂಟಲ್ಲಾ. ಭಯಂಕರ problem ಆಗ್ತದೆ, ಕಷ್ಟ ಅಂದ್ರೆ ಕಷ್ಟ ಅಲ್ಲಿ ಅವರಿಗೆಲ್ಲ. ಹೇಳ್ಳಿಕ್ಕೇ ಸ ಇಲ್ಲ. ಅದೆ shopping ಮಾಡುದು ಕೂಡ ಕಷ್ಟ ಆದೀತು ಅದ್ ಹೌದಾ ಅವರಿಗೆ ಈಗ ಉಂಟಲ್ಲಾ ಈಗ ಒಳ್ಳೆ ಬರ್ತದೆ ಅಂದ್ರೆ ಅಷ್ಟು ಸೆಕೆ ಅಂದ್ರೆ ಸೆಕೆ ಉಂಟು ಬೇಸಿಗೆಗಾಲದಲ್ಲಿ ಈಗ ನೀವು ಆ ಮಾರ್ಚ್ ಏಪ್ರಿಲ್ ಅಲ್ಲಾದ್ರೆ ಸಾಧ್ಯವೇ ಇಲ್ಲ. ಈಗ ಹಾಗೆಲ್ಲ ಸೆಕೆಯೆಲ್ಲ ಇಲ್ಲ, ಆದ್ರೆ ನನಗೆಂತ ಈಗ ಊರಲ್ಲಿ ಚಳಿಗಾಲ ಅಪ್ಪಯೆಲ್ಲ ಹೇಳುವಾಗ ಉಂಟಲ್ಲಾ, ಒಳ್ಳೆದು ಚಳಿ ಉಂಟು, ಹಿಮ ಉಂಟು ಅಂತ ಹೇಳುವಾಗ ಊರಿಗೆಲ್ಲ ಹೋಗ್ಲಿಕ್ಕೆ ಇಲ್ಲಲ್ಲಪ್ಪಾ ಅಂತೇಳಿ ಆಗ್ತದೆ ನನ್ಗೆ ನಿಮ್ಗೆ ಇಲ್ಲಿದ್ದು ಚಳಿಯಾ, ಮಾವಿನ್ಕಾಯಿ, ಹೂ ಬಿಡುದೆಲ್ಲ ಅನುಭವಿಸಿ ಸಮಯವಾಯಿತಾಂತ. ಹೌದುಂಟು ಅದೆಲ್ಲ ನೋಡ್ಲಿಕ್ಕೆ ನನ್ಗೆ ಆಸೆ ಆಗುದು ಯಾವ ಯಾವ ಮರದಲ್ಲಿ ಎಷ್ಟು ಫಲ ಹೋಗಿದೆ, ಗೇರು ಬೀಜದಲ್ಲಿ ಎಲ್ಲಿ ಹೋಗಿದೆ ಅಂತೇಳಿ ನೋಡ್ಕೊಂಡು ಹೋಗುವ ಸಮಯ ಅಲ್ಲ. ಆದ್ರೆ ಎಂತ ಗೊತ್ತ ಅಕ್ಕ, ಇಲ್ಲಿ ಪುತ್ತೂರಲ್ಲಿ ಮಾವಿನ್ಕಾಯಿ ಹೂ ಬಿಟ್ಟದ್ದೇ ನೋಡ್ಲಿಲ್ಲ ನಾನು ಅಷ್ಟು ಇಲ್ಲಿ ಸ್ವಲ್ಪ ಸೆಕೆ ಉಂಟಾಂತ ಗೊತ್ತಿಲ್ಲ ಏನ, ಎಲ್ಲ ಉದುರ್ತಾ ಇದೆ.

ಹೂ ಬಿಟ್ಟದ್ದು ಕೂಡ, ನಿಮ್ಮ ಊರಲ್ಲಿ ಹೇಗಿದೆಯಂತೆ ಸುಳ್ಯ? ಹಾ ನಮ್ಮಲ್ಲಿಸಾ ಇನ್ನು ಶುರು ಆಗ್ತಾ ಉಂಟು ಸಣ್ಣ ಸಣ್ಣದುಂಟು ಅಂತ ಹೇಳ್ತಾ ಇದ್ರು. ಇಷ್ಟೊತ್ತಿಗ ನಾಲ್ದು ಬರುವ ಅಂದಾಜಲ್ಲಿದ್ದೇನೆ. ಬಂದ್ರೆ ನಾನು, ಸಿಗುವ ಆಯ್ತಾ ಒಂದ್ ಸತಿ. ಹ, ನೀವು ಸೆಕೆಗಾಲಕ್ಕಲ್ಲ ಬರುದು

ಇಲ್ಲದ್ರು ಅಷ್ಟು ಸೆಕೆಗೆ ನೀವು ಊರಿಗೆ ಬರುದೆ better ಅಂತ ಅನಿಸ್ತದೆ, ಆಗಿಲ್ಲಿ ಮಾವಿನ್ಕಾಯಿ ಆಗಿರ್ತದೆ. ಹ್ಮ್ ಸರಿ ಹಾಗಾದ್ರೆ ನಾ ಊರಿಗೆ ಬಂದಾಗ ಕಾಣುವ ಆಯ್ತಾ, ಇನ್ನೊಮ್ಮೆ call ಮಾಡ್ತೇನೆ ನಾನು. ಹಾ ಸರಿ ಅಕ್ಕ. bye . ಹ್ಮ bye bye ಕಾಣುವ ಇನ್ನೊಮ್ಮೆ.

ಏನಿಲ್ಲಾ ನೋಡ್ವಾ, ಹಬ್ಬಾ ಬಂದ್ವೀಗ.